ಕೆಲ್ಗಡೆ ಆ ಒಂದು ಟೇಬಲ್ ಮೇಲೆ ಆ ಗ್ಲಾಸ್ ಚೇಂಬರ್ ಮಾಡಿ ಅದನ್ನ ಪಿ ಓ ಪಿ ಪ್ರತಿಮೆ ನ ಕೃಷ್ಣರಾಜ ಪ್ರತಿಮೆನ ಇಟ್ಟಿದಾರೆ.

ಇದು ಯಾವ್ದೋ ಜೈನ ದೇವಾಲಯ ಅನ್ಸ್ತಾಯಿದೆ. ಇದ್ರಲ್ಲಿ ಮೂರು ವಿಗ್ರಹಗಳನ್ನ ಕೂರ್ಸಿದಾರೆ.